ಫ್ರಿಡ್ಜ್ ಇದೆ ಪೇ ಟಿ.ಎಮ್ ಮೆಶ್ ಆ ಪೇ ಟಿಎಮ್ ಸ್ಕ್ಯಾನರ್ ಇದೆ. ಗ್ಯಾಸ್ ಸ್ಟೌವ್ಸ್ ಇದೆ ಬಾಟಲ್ಸ್ ಇದೆ ನೀರ್ ಕುಡಿಯಕ್ಕಿಲ್ಲಿ ಎಲ್ಲ ತರಹದ ಅಡುಗೆಗಳನ್ನು ಮಾಡ್ಕೋಬಹುದು .

ಮೆಡಿಕಲ್ ಹಾಸ್ಪಿಟಲ್ ವಿದ್ ಎಜ್ಯುಕೇಶನ್ ಇದೆ ನಾವು ನಮಗೆ ಯಾವುದೇ ರೀತಿ ಕೋರ್ಸ್ ಗಳನ್ನ ಮಾಡಿದ್ರೆ ನಾ ಯಾವುದೇ ರೀತಿ ಕೋರ್ಸ್ --

ಮನೆಯಲ್ಲಿ ವಾಷ್ ಮಾಡ್ಕೊಳಲ್ಲ ಹಾಸ್ಟೆಲ್ಸ್ ಹುಡ್ಗೀರು ಯಾರ್ ವಾಷ್ ಮಾಡಕಾಗಲ್ಲ. ಸೊ ಈ ತರ ಲಾಂಡ್ರಿ ಕೊಡ್ತಾರೆ ನೋಡಿ ವಾಷ್ ಮಾಡಿ ನೀಟಾಗಿ ಐರನ್ ಮಾಡ್ ಕೊಡ್ತಾ ಇರ್ತಾರೆ.

ಈ ಪಾರ್ಕಿಗೆ ಗೆ ಹೋದ್ರೆ ನನ್ಗೆ ಒಂತರ ಪೀಸ್ಫುಲ್ ಮೈಂಡ್ ಸಿಗುತ್ತೆ ಫ್ರೆಶ್ ಗಾಳಿ ಸಂಜೆ ಈವ್ನಿಂಗ್ ಹೋದ್ರೆ ಎಲ್ಲ ಟೈಮ್ ಪಾಸ್ ಕೂಡಾ ಆಗುತ್ತೆ.